ಇದು ಹುಲಿ ಮತ್ತು ಸಿಂಹ ಧಾಮ.

ಇದನ್ನು ವೀಕ್ಷಿಸಲು ದೂರದ ದೂರದೂರದ ಊರುಗಳಿಂದ ಬರುತ್ತಾರೆ ಹಾಗು ಇದು ಸುಂದರವಾದ ಪ್ರವಾಸ--

ಹಾಗೂ ಅವದಿಗೆ ಮುಂಚಿತವಾಗಿ ರಿಪೇರಿಗೆ ಬಂದಲ್ಲಿ ಅದನ್ನು ಅಂಗಡಿಗೆ ಹಿಂದಿರುಗಿಸಿ ಬೇರೆ ವಸ್ತುವನ್ನು ಪಡೆಯಬಹುದು.

ಇದು ಒಂದು ಜೀಪು ಇದರಲ್ಲಿ ಇದರ ಮುಂಭಾಗ ಶ್ರೀ ಮಂಜುನಾಥ ಸ್ವಾಮೀ ಪ್ರಸನ್ನ ಎಂದು ಬರೆದಿರುತ್ತದೆ.

ಹಾಗೂ ಗಾಳಿ ಯಂತ್ರಗಳನ್ನು ನಮಗೆ ಬೇಕಾದ ಆಕಾರದಲ್ಲಿ ಹಾಗೂ ಹೊಸ ಹೊಸ ಬಗೆಯ ಯಂತ್ರಗಳನ್ನು ಹಾಗೂ ಹವಾನಿಯಂತ್ರಕ ವಸ್ತುಗಳನ್ನು ಹಣ ಪಾವತಿಸಿ ಪಡೆಯಬಹುದು ಖರೀದಿಸಬಹುದಾಗಿದೆ.

ಸಾಮಗ್ರಿಗಳನ್ನು ಹಣ ಪಾವತಿಸಿ ಪಡೆಯಬಹುದಾಗಿದೆ ಹಾಗೂ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು.

ಹಾಗೂ ಶಿವರಾತ್ರಿ ದಿನದಂದು ತುಂಬಾ ದೊಡ್ಡದ್ದಾಗಿ ವಿಶೇಷ ಪೂಜೆ ಹಾಗೂ ಅಭಿಶೇಕ ಜಾತ್ರೆ --

ಇಲ್ಲಿ ನಾವು ನಮಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ಹಣ ಪಾವತಿಸಿ ಪಡೆಯಬಹುದಾಗಿದೆ ಹಾಗೂ ಮಕ್ಕಳಿಗೆ ಬೇಕಾಗುವ ತಿಂಡಿ ತಿನಿಸುಗಳನ್ನು ಹಣದ ಮೂಲಕ ಪಾವತಿಸಿ ಪಡೆಯಬಹುದಾಗಿದೆ.

ಹಾಗೂ ಗಾಳಿ ಯಂತ್ರಗಳನ್ನು ನಮಗೆ ಬೇಕಾದ ಆಕಾರಗಳಲ್ಲಿ ಹೊಸ ವಿನ್ಯಾಸದೊಂದಿಗೆ ಯಂತ್ರಗಳನ್ನು ಖರೀದಿಸಬಹುದು.

ನಾವು ಹಣ ಪಾವತಿಸಿ ಖರೀದಿ ಮಾಡಬಹುದಾಗಿದೆ.